ಶಾಪು ಕ್ಲೊಸ್ ಆಗಿದೆ ಇನ್ನೂ ತೆರದಿರಲ್ಲಿಲ್ಲ.

ಪೆಟ್ರೋಲ್ ಪಂಪಿ ನಲ್ಲಿ ಎರಡು ಕಾರು ಗಳನ್ನು ಪಾರ್ಕ್ ಮಾಡಿಟ್ಟಿದ್ದಾರೆ ಒಬ್ಬ ವ್ಯಕ್ತಿಯು ಕೂಡ ಪೆಟ್ರೋಲ್ ಪಂಪಿ ನಲ್ಲಿ ಇದೆ.

ಶಾಪಿನ ಹೊರಗೆ ಒಬ್ಬ ವ್ಯಕ್ತಿಯು ಆ ಬೋರ್ಡನ್ನು ನೋಡುತ್ತಿದ್ದಾನೆ.

ಮತ್ತು ಕ್ ಅವನು ಈ ಸರಗಳನ್ನು ತಮ್ಮ ಕೈಯಿಂದ ಮಾಡುತ್ತಿರುವದನ್ನು ನಾವು ನೋಡಬಹುದು.

ಅಲ್ಲಿ ಹಲವಾರು ಆಟಿಕೆಗಳ ಸಾಮಾನುಗಳು ನಾವು ನೋಡಬಹುದು.

ಅಲ್ಲಿ ಎಲ್ಲ ಸಾಮಾನುಗಳು ಸರಿಯಾದ ರೀತಿಯಲ್ಲಿ ಹಚ್ಚಿಟ್ಟಿರುವುದನ್ನು ನಾವು ನೋಡಬಹುದು.

ಇಲ್ಲಿ ಮೂರು ತರಹದ ಸ್ಕೂಟಿ ಯನ್ನು ಹಚ್ಚಿ ಇಟ್ಟಿದ್ದಾರೆ ಹೊರಗಡೆ--

ಮಾರ್ಕೆಟ್ ನಲ್ಲಿ ಹಲವಾರು ಜನಗಳು ತಮ್ಮ ತಮ್ಮ ಕೆಲಸವನ್ನು ಮಾಡುತ್ತಿದ್ದಾರೆ.

ಯಾರೂ ಕಾಣಿಸ್ತಾಇಲ್ಯ ಹಾಗು ಎಲ್ಲಾ ಎಲ್ಲಾ--

ಈ ಚಿತ್ರದಲ್ಲಿ ನಾವು ಒಂದು ಮೆಡಿಕಲ್ ಶಾಪ್ ಅನ್ನು ನೋಡಬಹುದು.

ಗಾಜಿನ ಹೊರಗಡೆ ಒಂದು ಸುಂದರವಾದ ಗಾರ್ಡನ್ --

ಈ ಚಿತ್ರದಲ್ಲಿ ನಾವು ನೋಡುವುದೆಂದರೆ ಒಂದು ಬೇಕ್ರಿಯ ಒಳಗೆ--

ಈ ಒಬ್ಬ ವ್ಯಕ್ತಿಯು ಏನೋ ಮಾಡುತ್ತಿದ್ದಾನೆ ಅಲ್ಲಿ ಸುಂದರವಾದ ಮನೆಯ ಇಂಟಿರಿಯರ್ ಡಿಸೈನ್ ನಾ --

ಈ ಚಿತ್ರದಲ್ಲಿ ನಾವು ನೋಡುವುದೆಂದರೆ ಒಂದು ಬುಕ್ ಸ್ಟೋರ್ ಇನ ಒಳಗಿನ ದೃಶ್ಯ.